ಆ ಕೇಕುಗಳ ಮುಂದೆ ಆ ಕೇಕಿ ನ ಫ಼್ಲೆವರಿನ ಹೆಸರುಗಳು ಬರೆಯಲಾಗಿದೆ.

ಆ ಕಪ್ಪು ಬಣ್ಣದ ಬಾಕ್ಸಿನ ಕೆಳಗೆ ನಮಗೆ ಒಂದು ಮಿನಿ ಕಾರ್ಡ್ ಕಂಡು ಬರುತ್ತದೆ.

ಹಾಗು ಈ ಹೋಟೆಲಿನ ಹೆಸರು ಹೋಟೆಲ್ ಸಿಲ್ವರ್ ಪ್ಯಾಲೇಸ್ ಎಂದು ಬೋರ್ಡಿನ ಮೇಲೆ ಬರೆಯಲಾಗಿದೆ.

ಆ ಬಿಲ್ಡಿಂಗಿನ ಡೋರ್ ಮೇಲೆ ಕಿಟಕಿ ಇರೋದನ್ನ ನಾವು ನೋಡಬಹುದು.

ಈ ಚಿತ್ರವನ್ನು ಗಮನಿಸಿದರೆ ಇದು ನಮಗೆ ಒಂದು ಮಕ್ಕಳು ಆಡುವ ಪಾರ್ಕ್ ಇನ ಚಿತ್ರವೆಂದು ತಿಳಿದು ಬರುತ್ತದೆ.

ಈ ಅಂಗಡಿಯ ಎಂಟ್ರೆನ್ಸ್ ಗಾಜಿನಿಂದ ಮಾಡಲಾಗಿದೆ.

ಅಂಗಡಿಯ ಎಂಟ್ರೆನ್ಸ್ ಇನ ಹೊರಗೆ ನಮಗೆ ಒಂದು ಕಪ್ಪು ಬಣ್ಣದ ಮ್ಯಾಟ ಕಾಣಿಸುತ್ತದೆ.

ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಸ್ಕ್ರೀನ್ ಮತ್ತು ಒಂದು ಪ್ರೊಜೆಕ್ಟರ್ ಅನ್ನು ಕಾಣಬಹುದು.

ಈ ಚಿತ್ರವೂ ಒಂದು ಪಾರ್ಕಿನ ಚಿತ್ರವೆಂದು ತಿಳಿದುಬರುತ್ತದೆ.

ಈ ಚಿತ್ರದಲ್ಲಿ ನಮಗೆ ಒಬ್ಬ ವ್ಯಕ್ತಿ ಕಂಡು ಬರುತ್ತನೆ ಆ ವ್ಯಕ್ತಿ ಒಂದು ಕಪ್ಪು ಬಣ್ಣದ ಚೇರ್ ಇನ ಮೇಲೆ ಕುಳಿತಿದ್ದಾನೆ.

ಆ ರ್ಯಾಕ್ ಗಳಲ್ಲಿ ವಸ್ತುಗಳನ್ನು ವಿಧವಿಧವಾದ ವಸ್ತುಗಳನ್ನು ಇಟ್ಟಿರುವುದನ್ನು ನಾವು ನೋಡಬಹುದು.

ಈ ಲ್ಯಾಬಿನಲ್ಲಿ ಹಲವಾರು ಬಿಳಿ ಬಣ್ಣದ ಬಾಟಲ್ ಗಳು ಕಂಡು ಬರುತ್ತದೆ.

ಈ ಚಿತ್ರದಲ್ಲಿ ನಾವು ಎಚ್ಚರವಾದ ಹಲವಾರು ಮರಗಳನ್ನು ಕಾಣಬಹುದು.

ಈ ರೂಮಿನಲ್ಲಿ ಇರುವ ಡೋರನ್ನು ಗಾಜಿನಿಂದ ಮಾಡಲಾಗಿದೆ.

ಈ ಚಿತ್ರದಲ್ಲಿ ನಮಗೆ ಒಂದು ದೊಡ್ಡದಾದ ಕಟ್ಟಡ ಕಂಡು ಬರುತ್ತದೆ.